ಮತ್ತು ಆ ಕಡೆಯು ಸ್ವಲ್ಪ ಜನರು ಕಾಣಿಸುತ್ತಾ ಇದ್ದಾರೆ ಮತ್ತು ರಸ್ತೆ ಕಾಣಿಸುತ್ತಾ ಇದೆ.

ಇಲ್ಲಿ ಇಬ್ಬರು ವ್ಯಕ್ತಿಗಳು ಕಾಣಿಸುತ್ತಾ ಇದ್ದಾರೆ ಒಬ್ಬ ಹುಡುಗ ಇದ್ದಾನೆ ಇನ್ನೊಬ್ಬರು ವಯಸ್ಸಾದ ವ್ಯಕ್ತಿ ಇದ್ದಾರೆ ಇಬ್ಬರೂ ಕೂಡ ಗಂಡ್ಸ ಇದ್ದಾರೆ.

ಹುಡುಗ ಹಾಕೊಂಡಿರುವ ಬಟ್ಟೆ ಬಿಳಿ ಬಣ್ಣದಾಗಿದೆ ಮತ್ತು ಕಟ್ಟಿಗಿ ಯಂತ್ರಗಳು ಕಾಣಿಸುತ್ತಾ ಇವೆ.

ಮತ್ತು ಫೋಟೋ ಗ ಫ್ರೇಮ್ ಗಳು ಕಾಣಿಸುತ್ತಾ ಇವೆ.

ಇದರ ಕೆಳಗಡೆ ಎಲ್ಲಾ ಚಿತ್ರಗಳು ಕಾಣಿಸುತ್ತ ಇವೆ.

ಬಿಳಿ ಬಣ್ಣದ ಬಟ್ಟೆ ಹಾಕಿಕೊಂಡಿದ್ದಾರೆ ಮತ್ತು ಕೆಂಪು ಬಣ್ಣದ ವೇಲನ್ನು ಹಾಕಿಕೊಂಡಿದ್ದಾರೆ ಸುತ್ತಮುತ್ತಲು ಗಿಡಗಳು ಇವೆ.

ಮತ್ತು ಎ ತೊಡೆ ಜನ ಕುಂತಿದ್ದಾರೆ ಸ್ವಲ್ಪ ಜನ ನಿಂತಿದ್ದಾರೆ.

ಇದು ಒಂದು ಬೇಕರಿ ಇದೆ ಇದರಲ್ಲಿ ವಿಧವಿಧವಾದ ಕೇಕ್ ಗಳು ಕಾಣಿಸುತ್ತಾ ಇವೆ.

ಅದರಲ್ಲಿ ಕೆಳಗಡೆ ಎರಡು ಕೇಕ್ ಗಳು ಮೇಲ್ಗಡೆ ನಾಲ್ಕು ಕೇಕ್ ಗಳು ಕಾಣಿಸುತ್ತ ಇವೆ.

ಅಲ್ಲಿ ಎಲ್ಲಾ ವೆಜಿಟೇಬಲ್ಸ್ ಗಳು ಅವೈಲೆಬಲ್ ಇವೆ ಮತ್ತು ವೆಜಿಟೇಬಲ್ ಮತ್ತು ಫ್ರೂಟ್ಗಳ ಚಿತ್ರವನ್ನು ಹಾಕಿದ್ದಾರೆ.

ಇಲ್ಲಿ ಎಲ್ಲಾ ತರಹದ ಕೂಲರ್ ಗಳು ಕಾಣಿಸುತ್ತಾ ಇವೆ ಮತ್ತು ಸುಜಾತ ಮಿಕ್ಸರ್ ಕೂಡ ಕಾಣಿಸುತ್ತಾ ಇದೆ.

ಒಬ್ಬರು ಟ್ಯಾಂಕಿನ ಮೇಲೆ ಕೈ ಇಟ್ಟುಕೊಂಡು ನಿಂತಿದ್ದಾರೆ ಸಿಮೆಂಟ್ ರೀತಿ ಕಂಕರ್ ಎಲ್ಲ ಕಾಣಿಸುತ್ತಾ ಇದೆ.

ಗಿಡಗಳು ಕಾಣಿಸುತ್ತಾ ಇವೆ ಸುತ್ತಮುತ್ತಲೂ ಗಿಡ ಮರಗಳು ಕಾಣಿಸುತ್ತಾ ಇವೆ.

ಇದು ಒಂದು ಇಮೇಜ್ ಬ್ಯೂಟಿ ಇದೆ.

ಒಂದು ಎಸ್_ಬಿ_ಐ ಬ್ಯಾಂಕ್ ಇದೆ ಅದರ ಮುಂದೆ ತುಂಬಾ ಜನರು ಕಾಣುಸ್ತಾಯಿದ್ದಾರೆ.

ಮತ್ತು ರಸ್ತೆಯ ಮೇಲೆ ಇಬ್ಬರು ಜನರು ಕಾಣಿಸುತ್ತಾ ಇದ್ದರೆ ಅದರಲ್ಲಿ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಏನೋ ಇದೆ.

ಇಲ್ಲಿ ಯೋಗ ಮಾಡುತ್ತಿದ್ದಾರೆ ಅದರಲ್ಲಿ ಯೊಳು ಜನರು ಇದ್ದಾರೆ.

ಇದು ಒಂದು ವಡಾಪೈನ್ ಆಗಿದೆ ಅದರಲ್ಲಿ ಒಂದು ಕಂಪ್ಯೂಟರ್ ಕಾಣಸುತ್ತಾಇದೆ.

ವ್ಯಕ್ತಿಗಳು ಹೊರಗಡೆ ನಿಂತಿದ್ದಾರೆ ಮತ್ತು ಒಬ್ಬ ವ್ಯಕ್ತಿ ಒಳಗಡೆ ಕುಂತಿದ್ದಾನೆ.

ಹೊರಗಡೆ ನಿಂತಿರುವ ಒಬ್ಬ ವ್ಯಕ್ತಿಯು ಹಾಕೊಂಡಿರುವ ಬಟ್ಟೆ ಬಿಳಿ ಬಣ್ಣದಾಗಿದೆ.

ಪ್ಯಾರಗಾನ್ ಚಪ್ಪಲ್ ಒಳಗಡೆ ಹೋಗಲು ದೊಡ್ಡದಾದ ದಾರಿ ಇದೆ ಮತ್ತು ಮೆಟ್ಟಿಲುಗಳು ಕಾಣಿಸುತ್ತಾ ಇವೆ.

ಹಾಗು ಹೈಬತ್ತಿ ಹಾಸ್ಪಿಟಲ್ ಎಂದು ಕನ್ನಡದಲ್ಲಿ ಬಿಳಿ ಅಕ್ಷರದಿಂದ ಬರೆದಿದ್ದಾರೆ.

ಇಲ್ಲಿ ಸೂರ್ಯ ಬಲ್ಬ್ ಗಳು ಇವೆ ಮತ್ತು ಫ್ಯಾನ್ ಗಳು ಸಹ ಇದೆ.

ಎಲ್ಲಾ ಚಾಕೊಲೇಟ್ ಗಳು ಕಾಣಿಸುತ್ತಾ ಇವೆ ಲೊಲಿಪೊಪ್ ಕೂಡ ಕಾಣಿಸುತ್ತಾ ಇದೆ.

ಮತ್ತು ಒಂದು ಬೈಕ್ ಕೂಡ ಕಾಣಿಸುತ್ತಾ ಇದೆ ಮತ್ತು ಹೊರಗಡೆ ರಸ್ತೆಯ ಮೇಲೆ ಆಟೋ ನಡೆದಿದೆ.

ಇಲ್ಲಿ ಒಬ್ಬ ಮನುಷ್ಯ ಕುಂತಿದ್ದಾನೆ ಅವನು ಹಾಕೊಂಡಿರುವ ಜಾಕೆಟ್ ಕರಿ ಬಣ್ಣದ್ದಾಗಿದೆ.